ನೋಡ್ಲಿಕ್ಕೆಲ್ಲಾ ಬಹಳ್ ಸುಂದರ ಅದ್ ಬಾಜು ಸೈಡಿಗ್ ನೀರ್ ಅದ್ ಉಹ್ ಸೈಡಿಗ್ ಪಾರ್ಕಿಂಗ್ ಅದ್ .

ಸಂಡೆ ಅದ್ ಚರ್ಚ್ ಸಂಡೆ ಅದ್ ಚರ್ಚ್ ಅದ್ ಚರ್ಚಿನ್ ಮುಂದೆಲ್ಲಾ ಹುಡುಗ್ರು ನಿಂತರ್ ಮೇಣ್ ಬತ್ತಲ್ಲಿ ಬೆಳಗ್ಲ್ ತರ್ ಈ ಕಡೆ ಎಲ್ಲಾ ಡೆಕೋರೇಷನ್ ಅದ್.